ಇದರಲ್ಲಿ ಮೂರು ರೀತಿಯಾದ ಮಕ್ಕಳು ರನ್ನಿಂಗ್ ಓಡುವ ದೃಶ್ಯವನ್ನು ಕಾಣಬಹುದು.

ಹಾಗೆ ಒಂದು ಬಿಲ್ಡಿಂಗಿನ ಮನೆಯನ್ನು ಕಾಣಬಹುದು.

ಇದು ಒಂದು ದೇವಸ್ಥಾನದ ಅಂದು ಹೇಳಬಹುದು ಈ ದೇವಸ್ಥಾನವು ನೋಡಲು ಗುಡ್ಡದ ಮಧ್ಯ ಇದೆ ಎಂದು ಹೇಳಬಹುದು.

ಇಲ್ಲಿ ಮೂರು ರೀತಿಯಾದ ಟೀಚರ್ ಗಳು ಇದ್ದಾರೆ.

ಅದರಲ್ಲಿ ಒಬ್ಬ ಟೀಚರ್ ಹೆಗಲಿಗೆ ಸೈಡ್ ಬ್ಯಾಗ್ ಅನ್ನು ಹಾಕಿದ್ದಾರೆ.

ಇದು ನೋಡಲು ಹಚ್ಚ ಹಸಿರಿನಂತೆ ಇದ್ದು ಮಳೆಗಳು ವೈಟಿನ ಆಕಾರದಲ್ಲಿದ್ದು --

ಇದರಲ್ಲಿ ಎಲ್ಲಾ ರೀತಿಯಾದ ಊಟಗಳ ವ್ಯವಸ್ಥೆ ಸಿಗುತ್ತದೆ ಎಂದು ಹೇಳಬಹುದು.

ಇದರಲ್ಲಿ ನೋಡಲು ಡಿಸೈನಿನ ಆಕಾರದಲ್ಲಿ ಅಳವಡಿಸಿದ್ದು ಇದು ತುಂಬ ಸುಂದರವಾಗಿದೆ.

ಈ ಆಸ್ಪತ್ರೆಯ ಒಳಗಡೆ ಒಂದು ಸಣ್ಣದಾದ ಮರವಿದೆ.

ಇದು ಒಂದು ಪಾರ್ಕ್ ಎಂದು ಹೇಳಬಹುದು ಈ ಪಾರ್ಕ್ ನೋಡಲು ತುಂಬಾ ಸುಂದರವಾಗಿದ್ದು ಈ ಪಾರ್ಕಿನಲ್ಲಿ ಡಿಸೈನಿನಂತೆ ಅಳವಡಿಸಿದ್ದಾರೆ.

ಕಬ್ಬಿಣದ ಕಂಬವನ್ನು ಕಾಣಬಹುದು ಈ ಪಾರ್ಕ್ ನಲ್ಲಿ ಸಣ್ಣ ಪುಟ್ಟದಾದ ಮರಗಳನ್ನು ನೋಡಬಹುದು ಹಾಗೆ ಸಣ್ಣ ಪುಟ್ಟದಾದ--

ಹೂ ಗಿಡಗಳನ್ನು ನೋಡಬಹುದು ಈ ಪಾರ್ಕ್ ನೋಡಲು ತುಂಬ ಸುಂದರವಾಗಿದ್ದು ಇದು--

ಅವು ನೇಯುತ್ತಿರುವ ದೃಶ್ಯ ಎಂದು ಹೇಳಬಹುದು.

ಅದನ್ನು ಮೇಲೆ ಒಂದು ಮಗು ಕೂತು ನೋಡುತ್ತಿದೆ ಎಂದು ಹೇಳಬಹುದು ಇವರ ಮಧ್ಯದಲ್ಲಿ ಇದು--

ಇದರಲ್ಲಿ ಲೈಟಿಂಗ್ಸ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ.

ಹಾಗೆ ಬ್ಯಾಟ್ ಗಳು ಹಾಗೂ ಮತ್ತು ಬ್ಯಾಗ್ ಗಳು ಸಿಗುತ್ತವೆ ಎಂದು ಹೇಳಬಹುದು.

ಇದು ಒಂದು ಮಕ್ಕಳು ಆಡುವ ಸ್ವಿಮ್ಮಿಂಗ್ ಪೂಲ್ ಆಟ ಎಂದು ಹೇಳಬಹುದು ಇದರಲ್ಲಿ ಎಲ್ಲಾ ರೀತಿಯಾದ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಆಟವನ್ನು ಆಡಬಹುದು ಹಾಗೆ ಇದರಲ್ಲಿ ಇಬ್ಬರು--

ಇದರಲ್ಲಿ ಜನರು ಸಾಲಿನಂತೆ ಕುಂತಿದ್ದು ಪೇಪರ್ ಅನ್ನು ಓದುವ ದೃಶ್ಯವನ್ನು ಕಾಣಬಹುದು.

ಇದರಲ್ಲಿ ಒಂದು ಬೈಕನ್ನು ಕಾಣಬಹುದು ಹಾಗೆ ದೂರದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವ ದೃಶ್ಯವನ್ನು ಕಾಣಬಹುದು.

ಇದು ಒಂದು ಜನವರಿ ಇಪ್ಪತ್ತಾರು ಅಥವಾ ಆಗಸ್ಟ್ ಹದಿನೖದರಂದು ಮಕ್ಕಳು ಫೋಟೋ ತೆಗೆದುಕೊಳ್ಳುವ ದೃಶ್ಯ ಎಂದು ಹೇಳಬಹುದು.

ಹಾಗೆ ಒಂದು ಮಹಿಳೆ ಅದು ಪಾತರಗಿತ್ತಿ.